ಇದು ಒಂದು ಗೌರ್ಮೆಂಟ್ ಬಸ್ಟ್ಯಾಂಡ್ ಅಂತ ಕೂಡ ಹೇಳಬಹುದು. ಸೋ ಈ ಒಂದು ಬಸ್ಟ್ಯಾಂಡ್ ಏನು ಅಂದ್ರೆ ತುಂಬಾ ದೊಡ್ಡದಾಗಿದೆ ಹಾಗೆ ಅಲ್ಲಿ ಪ್ಯಾಸೆಂಜರ್ ಕುತ್ಕೊಳೋ ಹಾಗೆ ಜಾಗನು ಇದೆ ಹಾಗೆ ಶೌಚಾಲಯಗಳು ಇದೆ.